ನಮ್ ಮುಂದೆ ಕಾಣ್ತಿರದು ಕಾಯ್ಕಿಂಗ್ ಅಂತ.

ನಾವ್ ನೋಡುತ್ತಾ ಇರಂಗೆ ಇದೊಂದ್ ಹ್ ಬಸ್ಸ್ಟ್ಯಾಂಡ್ . ಲೈಕ್ ಕತ್ಲೇ ಹೊತ್ತಲ್ಲಿ ಬಸ್ ಸ್ಟಾಂಡ್ ಇರದು. ಹಾ ತುಂಬ ಜನ ಮನೆ ಇಲ್ದವರು ಅಲ್ಲಿ ಲೈಕ್ ಅಲ್ಲೆ ರೆಸ್ಟ್ ಮಾಡ್ತಿದ್ದಾರೆ. ಹ್ ಮಲಗಿದ್ದಾರೆ.

ನಮಗ್ ಕಾಣ್ತಿರೋ ಹಂಗೆ ಇದೊಂದು ಚಿಕ್ಕ ಗ್ಯಾರೇಜ ಇದು ಇಲ್ಲಿ ಏನ್ ಕಾರ್ ಸರ್ವಿಸ್ ಮಾಡ್ತಾರೆ ವಾಶ್ ಮಾಡ್ತಾರೆ ಅಥವಾ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಸರಿ ಮಾಡಿ ಕೊಡ್ತಾರೆ.